ಹುಲ್ಲು ಹಾಕೋದು ಆಮೇಲೆ ಹಾಲು ಕರೆಯೋದು ಎಲ್ಲ ತುಂಬಾ ಇಷ್ಟ.

ಮನೇಲಿ ನೆಮ್ಮದಿಯಿಂದ ಇರಬಹುದು ಈ ತರಕಾರಿ ಎಲ್ಲ ಬೆಳ್ಕೋಬೋದು.

ಕ್ಲಾಸ್ ರೂಮ್ ಅವಾಗೆಲ್ಲ ಕೆಳಗಡೆ ಬೆಂಚ್ ಮೇಲೆ ಕೂತುಕೊಳ್ಳ ಬೇಕಾಗಿತ್ತು ಈಗ ಡೆಸ್ಕ್ ಎಲ್ಲ ಇದೆ.

ಏನು ಬೇಕಾದ್ರು ಇರುತ್ತೆ ಹಮ್.

ಒಟ್ಟು ರೂಮ್ ಬುಕ್ ಮಾಡ್ಲೇಬೇಕು.